ಅದರಲ್ಲಿ ಕೊರಳಲ್ಲಿ ಸರ ಮತ್ತು ಕೈಯಲ್ಲಿ ಬಳೆಗಳ ರೀತಿ ಹಾಕಲಾಗಿದೆ.

ಹಾಗು ಇದರಲ್ಲಿ ಒಂದು ಸ್ಕ್ಯಾನರ್ ಅನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಇದೊಂದ್ ಪೆನ್ನಿನ ಅಂಗಡಿ ಆಗಿರ್ಬೋದು ಅಥವಾ ಬುಕ್ ಸ್ಟಾಲ್ ಆಗಿರ್ಬೋದು.

ಹಾಗು ಸುತ್ತಲು ಗ್ವಾಡೆಯಾದ ರೀತಿ ಕಾಣಬಹುದಾಗಿದೆ.

ಹಾಗು ಅವರ ಹಿಂದ್ಗಡೆ ಹಚ್ಚಹಸ್ರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಹಾಗೂ ಇದರ ಪಕ್ಕದಲ್ಲಿ ಮನೆಗಳನ್ನು ಕಾಣಬಹುದಾಗಿದೆ.

ಇಲ್ಲಿ ಹಲವಾರು ಬೈಕ್ಗಳು ನಿಂತಿರುವುದನ್ನು ನಾವು ಗಮನಿಸಬಹುದಾಗಿದೆ.

ಹಾಗೆ ಇದರಲ್ಲಿ ಕೆಲವಷ್ಟು ವ್ಯಕ್ತಿಗಳನ್ನು ಕಾಣಬಹುದಾಗಿದೆ.

ಹಾಗೂ ಇದರಲ್ಲಿ ಹಲವಾರು ಕಂಪ್ಯೂಟರ್ ಗಳು ನಾವು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ದೊಡ್ಡ ದೊಡ್ದು ಬೇನಿನ ಮರಗಳನ್ನು ಕಾಣಬಹುದಾಗಿದೆ.

ಹಾಗೂ ಗೋಡೆ ಮೇಲೆ ದೇವರ ಫೋಟೋ ಗಳಿಗೆನ್ನು ಕಾಣಬಹುದಾಗಿದೆ.

ಹಾಗೂ ಇದರ ಮ್ಯಾಗಡೆ ಗ್ಲೂ ಬಂದರ್ ಲಕ್ಷ್ಮಿ ಅಂತ ಬರೆಯಲಾಗಿದೆ.

ಹಾಗೂ ಹೊಲ್ಸೇಲ್ ಹಸಿರು ಪಟಾಕಿ ಒ ವ್ಯಾಪಾರಗಳು ಅಂತ ಬರೆಯಲಾಗಿದೆ.

ಈ ಹಲವಾರು ಡ್ರೆಸ್ ಗಳ ಕಾಣಿರುವುದನ್ನು ಗಮನಿಸಬಹುದಾಗಿದೆ.

ಅಲ್ ತೆಳಗಡೆ ಮುರಡಿ ಅಂಗಡಿ ಹತ್ತಿರದ ಹಂಪಿ ರಸ್ತೆ ಹೊಸಪೇಟಿ ಅಂತ ಬೋರ್ಡ್ ಹಾಕಲಾಗಿದೆ.

ಹಾಗು ಮೊಬೈಲ್ ನಂಬರ್ ತೊಂಬತ್ನಾಕು ನಲವತ್ರೊಂಬತ್ತು ಎಪ್ಪತ್ತೊಂದು ಜೀರೋ ಮೂರು ತೊಂಬತ್ತೈದು ಹಾಕಲಾಗಿದೆ.

ಈ ಚಿತ್ರದಲ್ಲಿ ಒಬ್ಬ ಲೇಡಿಸ್ ಅನ್ನ ಕಾಣಬಹುದಾಗಿದೆ.

ಅವರು ಡ್ಯಾನ್ಸ್ ಮಾಡುವ ರೀತಿಯನ್ನು ಕಾಣಬಹುದಾಗಿದೆ.

ಅವರ ಮ ಮದರಂಗಿ ಹಾಕಿಕೊಂಡಿರುದನ್ನು ಕಾಣಬಹುದಾಗಿದೆ.